ಮತ್ತೆ ಇನ್ನೊಬ್ಬ ಮನುಷ್ಯ ಆ ಕಡೆ ಬರುತ್ತಿದ್ದಾನೆ.

ಚಾಕಲೇಟ್ ಕಲರ್ ಮತ್ತು ವೈಟ್ ಮತ್ತು ಬ್ಲ್ಯಾಕ್ ಅಲ್ಲಿ ಕಾಣಬವುದು ಮತ್ತೆ ಕೆಳಗಡೆ--

ಇದರ ಹಿಂದ್ಗಡೆ ಒಂದು ಸಿಮೆಂಟ್ ಗ್ವಾಡೆ ಇದೆ ಇದರಲ್ಲಿ--

ಆಟೋ ಗಳ್ ಸಿಗುವ ಎಲ್ಲಾ ಗ್ಲಾಸ್ ಗಳು ಇಲ್ಲಿ ಸಿಗುತ್ತವೆ.

ಮುಖ ಮೇಲ್ ಮಾಡಿದೆ ಎರಡು ಕಿವಿ ಇದೆ.

ಇದು ಒಂದು ಶಾಪ್ ಇದಾಗಿದೆ ಇದರಲ್ಲಿ ಒಂದು ಫ್ಯಾನ್ ಮತ್ತೆ ಒಂದು--

ಇದರಲ್ಲಿ ವೈಟ್ ಸೀಲಿಂಗ್ ಕಾಣಬಹುದು ಇತರ ವಸ್ತುಗಳು ಇಲ್ಲಿ ಎಲ್ಲಾ ಕಾಣುತ್ತಾವೆ.

ಇದು ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ .

ಹೊರಗಡೆ ಹಚ್ಚಹಸಿರು ಪರಿಸರದಲ್ಲಿ ತೆಗೆದಿರುವ ಬೆಟ್ಟಗುಡ್ಡ ಮತ್ತು ಹಲವಾರು ಗಿಡಗಳನ್ನು ನಾವು ಇಲ್ಲಿ ಕಾಣಬಹುದು.

ಈ ರೀತಿ ಕನವು ಪತ್ರೆ ಹಾಕಿದ್ದಾರೆ.

ಹಲವಾರು ಕಲ್ಲುಗಳು ಮತ್ತು ಒಂದು ಗಿಡ ಚಿಕ್ಕ ಗಿಡ ಮತ್--

ಇಲ್ಲಿನ ಕಲ್ಲಿನ ಗೋಡೆ ಕಾಣಬಹುದು ಗೋಡಿ ಕೆಳಗ್ ವೈಟ್ ವೈಟ್ ಕಾಣವ --

ಹಿಂದೆಗಡೆ ಎಲ್ಲಾ ಜನ ಓಡಾಡ್ತೀದರೆ.

ನೆಕ್ಷ್ಟ್ ಒಂದ್ ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಮೂರ್ ಫ್ಲೋರ್ ಬಿಲ್ಡಿಂಗ್ ಇದೆ ಈ ಕಡೆ ಎರಡು ಫ್ಲೋರ್ ಬಿಲ್ಡಿಂಗ್ ಅದೆ.

ಇಲ್ಲಿ ಒಂದು ಬೈಕ್ ಅನ್ನು ಕಾಣಬಹುದು ಮತ್ತು ಒಬ್ಬ ಮನುಷ್ಯ ಚೇರ್ ಇನ ಮೇಲೆ ಕುಳಿತುಕೊಂಡಿರುವುದನ್ನು ನಾವು ಕಾಣಬಹುದು.

ಇಲ್ಲಿ ವಿಶಾಲವಾದ ರಸ್ತೆಯು ಕೂಡ ಬಹಳಷ್ಟು ಚೆನ್ನಾಗಿ ಇರುವುದನ್ನು ನಾವು ನೋಡಬಹುದು.

ಸೈಡ್ ಅಲ್ಲಿ ಪಕ್ಕದಲ್ಲಿ ಜನ ನಿಂತಿದ್ದಾರೆ ಒಂದು ಆಟೋ ಈ ಕಡೆಯೆ ನಿಂತಿದೆ ಒಂದು ಆಟೋ ಆ ಕಡೆ ಮೂರು ನಾಲ್ಕು ಆಟೋ ಹೋಗ್ತಾ ಇದ್ದಾವೆ.

ಇದು ಒಂದು ಹೂ ಮಾರ್ಕೆಟ್ ಇದಾಗಿದೆ ಇದ್ರಲ್ಲಿ ಹಲವಾರು--

ಮನುಷ್ಯ ಬಗ್ಗಿದ್ದಾನೆ ಈ ಕಡೆ ಹಲವಾರು.

ಕೆಳಗಡೆ ಹಲವಾರು ಬೆಟ್ಟ ಮತ್ತು ಗಿಡ ಮರಗಳನ್ನು ನಾವು ಇಲ್ಲಿ ಕಾಣಬಹುದು ಮ--

ಬರೀ ಶೀಟ್ ಮನೆ ಕಾಣಬಹುದು ಮತ್ತೆ ಅದರ ಕೆಳಗಡೆ ಒಂದು ನದಿ ತರ ಹರಿಯುವ ಅಲ್ಲಿ ಕಾಣಬಹುದು.

ಇದು ಒಂದು ಪಾರ್ಕಿಂಗ್ ಇದು ಇದಾಗಿದೆ ಇದರಲ್ಲಿ--

ಲೇಡೀಸ್ ಓಡಾಡುತ್ತಿದ್ದಾರೆ ಮತ್ತು ಇಲ್ಲಿ ಒಬ್ಬ ಮನುಷ್ಯ ಅಥವಾ ಸ್ವಲ್ಪ ಕಾಣುತ್ತಿದ್ದಾನೆ.

ಇದು ಒಂದು ದೇವಾಲಯ ಆಗಿದೆ ಇದರಲ್ಲಿ ಹಲವಾರು ಜನಗಳು ಕ್ಯೂ ನಿಂತಿದ್ದಾರೆ.

ನದಿಯ ಒಳಗೆ ಒಂದು ಆನೆಯಿದೆ ಆನೆಯ ಮೇಲೆ ಒಬ್ಬ ಮನುಷ್ಯನಿದ್ದಾನೆ ಮನುಷ್ಯ ಹಾಗು--

ಇಲ್ಲಿ ಹಲವಾರು ಸ್ಟೂಡೆಂಟ್ ಇದ್ದಾರೆ ಮತ್ತೆ ಇಲ್ಲಿ ಒಬ್ಬ ಸ್ಟೂಡೆಂಟ್ ವೈಟ್ ಬಟ್ಟೆ ಮತ್ತು ಬ್ಲಾಕ್ ಟೈ ಹಾಕಿಕೊಂಡಿದ್ದಾನೆ.

ಇದು ಒಂದು ಹೊಸ ಮನೆ ಗೃಹಪ್ರವೇಶ ಇದಾಗಿದೆ ಇದರಲ್ಲಿ ಹೂವು ಹಾಕಿದ್ದಾರೆ ಮತ್ತೆ--

ಇಲ್ಲಿ ರೈಸ್ ಮಿಲ್ ಒಳಗೆ ಹಳದಿ ಕಲರ್ ಚೀಲಗಳವೆ.

ವೈಟ್ ಚೀಲಗಳವೆ ಹಲವು ಮಷೀನ್ ಗಳು ಇದಾವೆ.

ಹಲವಾರುಗಳು ವಸ್ತು ರೆಡಿ ರೆಡಿ ಮಾಡು ರೆಡಿ ಮಾಡುವ ಮಷೀನ್ ಇದೆ.